ಅದೆ. ಮತ್ತೆಂತ dress ಹೇಳಿ ನಿಮ್ಮ ಗೆಳೆಯರನ್ನು ಹೇಳಿ ಎಷ್ಟು ತುಂಬ ಜನ ಇದ್ರೆ ತುಂಬ ಒಳ್ಳೆ ಆಗ್ತದೆ. ಸರಿ ಸರಿ ನೋಡ್ತೇನೆ ಬೇರೆ ಯಾರು ಇದ್ರೆ ಅವರನ್ನುಸ ಕರ್ಕೊಂಡ್ ಹೋಗುವ. ಅವ ಬರಲ್ವಾ last time ಗೌರವ್ ಬಂದಿದ್ದಲ? ಇಲ್ಲ ಅವನಿಲ್ಲ ಊರಲ್ಲಿಲ್ಲ. ಅವನಾದ್ರೆ ಕಾಮಿಡಿ ಮಾಡ್ತಾ ಇರ್ತಾನೆ.

ಹ್ಮ್ ನೋಡುವ ನಾನು ಎಲ್ಲ ವಿಚಾರಿಸಿ ನಿಮ್ಗೆ ಹೇಳ್ತೇನೆ ಹಾ.

ಮಳೆ ಬಂದ್ರೆ ರೈನ್ ಕೋಟ್ ತಕೊಂಡ್ ಹೋಗ್ಬೇಕಾಗ್ತದಂತ ಅಲ್ಲಿ ಹೊರಗೆಲ್ಲ ಹೋಗ್ಲಿಕ್ಕೆ ಕಷ್ಟ ಮಳೆ ಬರ್ತಾ ಉಂಟಲ್ಲ ಆಗಾಗ. ಹೌದೌದೌದು ಈಗ ಮಳೆ ಇರ್ಬೋದು ಈ ತಿಂಗಳ . ಹಾ ಇರ್ಬೋದು ವಾತಾವರಣ ಬೇರೆ ಬೇರೆ ಉಂಟು.

ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಗಾಡಿಯಲ್ಲಿ ಕೂತ್ಕೊಂಡು. ಅದೆ ಅದೆ ನಾನೆಲ್ಲ ವಿಚಾರಿಸಿ ನಿಮ್ಗೆ ಹೇಳ್ತೇನೆ ಅಭಿಷೇಕ್ ಆಯ್ತ. ನೀವು ಇಪ್ಪತ್ತೆಂಟಕ್ಕೆ ಒಂದು ಹೇಳಿ ಇಪ್ಪತ್ತೆಂಟಕ್ಕೆ ಗಾಡಿ ಹೇಳಿದ್ದೇನೆ book ಮಾಡ್ಲಿಲ್ಲ.

ಆಯ್ತಾಯ್ತಾಯ್ತು ಅದೆಲ್ಲ ಮತ್ತೆ ನಾನು ಅವರೊಟ್ಟಿಗೆಲ್ಲ ಮಾತಾಡಿ ಹೇಳ್ತೇನೆ ನಿಮ್ಗೆ ಹ್ಮ್. ಎಲ್ಲ ತುಂಬ ಮಂದಿ ಇದ್ರೆ ಸ್ವಲ್ಪ ಹಣಸ ಕಡಿಮೆ ಆಗ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ. ಕೇಳಿ ನೋಡ್ತೇನೆ ಎಲ್ಲ ಹ್ಮ್ ಆದಷ್ಟು ಜಾಸ್ತಿ ಆದ್ರೆ ಒಳ್ಳೇದಲ್ಲ ಜನ.

ಆಯ್ತು ಆಯ್ತು ನಾನ್ ನಿನ್ಗೆ ಮತ್ತೆ ಮಾಡ್ತೇನೆ ಹಾ ಸ್ವಲ್ಪ ಕೆಲ್ಸ.

Okay bye.

Hai ಪೂಜ, ಹೇಗಿದ್ದೀರಾ? Hai ಜ್ಯೋತಿಕ, ನಾನ್ ಚನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ?

ಮತ್ತೆ ಏನ್ಮಾಡ್ತಾ ಇದ್ರಿ? ಚಾ ಕುಡ್‌ದ್ರಾ? ಹಾ ಚಾ ಆಯ್ತು, ನಿಮ್ದಾಯ್ತಾ?

ತಿಂಡಿ ನನ್ಗಿವತ್ತು ಬೆಳಿಗ್ಗೆ ಚಪಾತಿ. ಹೌದ? ನನ್ಗೆ ಬನ್ಸ್ ಮಾಡಿದ್ರು, ಅದು ತಿಂದು, ಕುತ್ಕೋಂಡಿದ್ದೇನೆ. ಹೌದ? ಮತ್ತೇನ್ ಮಾಡ್ತಾ ಇದ್ರಿ? ಅದೇ ತೋಟದಲ್ಲಿ ನೀರ್ ಹಾಕ್ತಾ ಇದ್ದೆ, ಗಿಡಗಳಿಗೆ. ಹೌದ? ನಿಮ್ಮ ಮನೆಯಲ್ಲಿ ತೋಟಗಾರಿಕೆ ಮಾಡ್ತಾರಾ? ಹ ಹೌದು, ಅಂದ್ರೆ ದೊಡ್ಡ ಮಟ್ಟಿಗೆ ಅಲ್ಲ, ಚಿಕ್ಕ ಮಟ್ಟಿಗೆ ಒಂದಿದೆ, ನನ್ನ ತಂದೆ ತಾಯಿ ಬೆಳೆಸಿದ್ದೂ, ಮಲ್ಲಿಗೆ ಗಿಡ ಇದೆ, ಅದನ್ನು ನೋಡ್ಕೊಳ್ತಾ ಇದ್ದೇವೆ ನಾವು. ಮಲ್ಲಿಗೆ ಮಾತ್ರ ಅಥ್ವಾ ಬೇರೇನಾದ್ರೂ ಮಾಡ್ತೀರ? ಅಂದ್ರೆ ಮಲ್ಲಿಗೆ market ಕೊಡ್ಲಿಕ್ಕೆ ಇರ್ತದಲ್ಲ? ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ, ಮತ್ತೇ ಇದು ತರ್ಕಾರಿ ಮತ್ತೆ ಹೂ ಎರಡೂ ಬಗೆಯದ್ದೂಸ ಬೆಳಿಸ್ತೇವೆ, ತರ್ಕಾರಿಯಲ್ಲಿ ಹೇಳೋದಾದ್ರೆ ಟೊಮೇಟೋ ಮತ್ತೆ. ಮೆಣ್ಸಿನ್ಕಾಯಿ ಎಲ್ಲ ಬೆಳೆಸಿದ್ದೇವೆ, ಮತ್ತೆ ಹೂಗಳಲ್ಲಿ ಗುಲಾಬಿ, ದಾಸ್ವಾಳ, ಜಾಜಿ ಅದೆಲ್ಲ ಬೆಳೆಸಿದ್ದೇವೆ. ಹೌದು, ನಮ್ಮನೆಯಲ್ಲಿ ಕೂಡ ಮಾಡ್ತಾರೆ ತೋಟಗಾರಿಕೆ, ಆದರೆ ನನ್ಗೆ ಅಷ್ಟು ಆಸಕ್ತಿ ಇಲ್ಲ, ಅಂದ್ರೆ ನಮ್ಮ ತಂದೆ ಅಥ್ವಾ ತಾಯಿ ಯಾರಾದ್ರೂ ಒಬ್ರು ನೋಡ್ ನೋಡ್ತಾರೆ. ಹೌದ? ಏನೆಲ್ಲ ಬೆಳೆಸಿದ್ದೀರಿ ಗಿಡಗಳಲ್ಲಿ? ನಮ್ದು ಬಾಳೆಗಿಡ ಇದೆಯಲ್ವ? ಅದು, ಮತ್ತೆ ತೆಂಗಿನ ಗಿಡ, ಮತ್ತೆ ಅಡಿಕೆ ಗಿಡ, ಹೀಗೆ ಕೆಲವೊಂದ್ ಮಾಡಿದ್ದಾರೆ. ಹೌದು, ಗಿಡಗಳನ್ನು ಬೆಳೆಸಿದ್ರೆ ಒಳ್ಳೆದಲ್ವ? ಬಾಳೆಗಿಡ ನಮ್ಮ ಮನೆಯಲ್ಲಿಸ ಬೆಳೆಸಿದ್ದೇವೆ. ಹೌದು, ಅದರಿಂದ ತುಂಬ ಉಪಯೋಗ ಆಗ್ತದಲ್ವ ನಮ್ಗೆ ಕೂಡ ಏನಾದ್ರೂ ಆ, ಅದೇ function ಏನಾದ್ರೂ ಇದ್ರೆ ನಮ್ಗೆ ಅದು ಉಪಯೋಗ ಬರ್ತದೆ, ಅದ್ರದ್ದು ಎಲೆಯೆಲ್ಲ. ಹೌದು, ಎಲೆ ಮತ್ತೆ ಅದ್ರದ್ದು ಯೂಸ್ ಮಾಡಿ ನಾವು flower ಎಲ್ಲ ಕಟ್ಬೋದಲ್ವ? ಮತ್ತೆ ನೀವದಕ್ಕೆ ಗೊಬ್ಬರ ಏನ್ ಹಾಕ್ತೀರಿ? ಅಂದ್ರೆ ನಾವು ಜಾಸ್ತಿ use ಮಾಡುದಂದ್ರೆ, ಹಸುವಿನ ಗೊಬ್ರವೇ use ಮಾಡ್ತೇವೆ, ರಾಸಾಯನಿಕ ಎಲ್ಲ ಕಮ್ಮಿ, use ಮಾಡುದು. ನಮ್ಮನೇಲಿ ಕೂಡ ದನ ಇದೆ ಅಲ್ವ? ಹಾಗಾಗಿ, ಹಸುವಿನದ್ದೇ ಗೊಬ್ಬರ ಹಾಕ್ತೇವೆ ನಾವೂ ಕೂಡ. ಹೌದು, ಅಂದ್ರೇ ಹಸುವಿನ ಗೊಬ್ರ ಎಲ್ಲ ಹಾಕಿದ್ರೆ, ಗಿಡಗಳು ಒಂದು ಒಳ್ಳೇ ರೀತಿಯಲ್ಲಿ ಬೆಳೆತದೆ. ಹೌದು. ಮತ್ ನಿಮ್ದು ಮನೆಯಲ್ಲಿ ಮಲ್ಲಿಗೆ ಗಿಡ ಹೇಳಿದ್ರಲ್ವ? ಅದು ಎಂತ್ ಎಂತ ನೀವೇ ಕಟ್ಟುದ ಮನೆಯಲ್ಲಿ? ಹ ಹೌದು, ಮಲ್ಲಿಗೆ ನಾವು ಬೆಳಗ್ಗೆ ಬೇಗ ಎದ್ದು, ಎಲ್ಲ flowers ಎಲ್ಲ collect ಮಾಡಿ ಕಟ್ಟಿ ಕೊಡ್ತೇವೆ, market ಗೆ. ಬೇರೆ ಜನ ಏನಾದ್ರೂ ಬರ್ತಾರಾ ಕಟ್ಲಿಕ್ಕೆ, ಇಲ್ವ? ಇಲ್ಲ ಇಲ್ಲ, ನಾವೇ ಕಟ್ಟೋದು, ಮನೆಯಲ್ಲಿ. ಹೌದ? ಮತ್ತೆ ಅದೆಂತ market ಗೆ ಕೊಡ್ತೀರಾ? ಹೌದು, ಬೆಳಗ್ಗೆ ಹತ್ತು ಗಂಟೆಯ ಮುಂಚೆ ಕೊಡ್ಬೇಕು market ಗೆ, ಹಾಗೆ. ಎಂತ ದೂರ ಇದ್ವಾ, ಅಥ್ವಾ ಹತ್ರವೇ ಇದಿಯಾ? ದೂರ ಇಲ್ಲ, ಹತ್ರವೇದಲ್ಲೇ ಇದೆ.

ಇಲ್ಲ, ನಮ್ಗೆ ಒಂದು ಜನ ಇದ್ದಾರೆ, ಅವರು ಎಲ್ಲ ತಕೊಂಡು ಹೋಗ್ತಾರೆ.

ಮತ್ತೆ ಆಯ್ತಲ್ಲ, ಚಾ ಎಲ್ಲ ಆಗಿದೆಯಲ್ಲ? ಮತ್ತೆ office ಗೆ ಹೋಗಿಲ್ವ ಇವತ್ತು? ಇವತ್ತು ಇಲ್ಲ, ನಮ್ಗೆ ರಜೆ ಇತ್ತು, ಹಾಗೆ.

ಆಯ್ತ್ ಹಾಗಾದ್ರೆ, ಇನ್ನೊಮ್ಮೆ ಯಾವತ್ತಾದ್ರೂ ಮಾತಾಡುವ ಪೂಜ.

ಆ ಸಂಧ್ಯಾ ಹೇಗಿದ್ಯಾ ಅಕ್ಕ, ಚೆನ್ನಾಗಿದ್ಯಾ? ಹಾ ಇವಾಗ್ ನಾನ್ ಚೆನ್ನಾಗಿನಿ. ಚೆನ್ನಾಗಿದ್ದೀನಿ ಅಕ್ಕ ಅಂತ ಹೇಳಬೇಕು ಅಂತ ಇಲ್ಲ ಅಷ್ಟೇ ಅಲ್ವಾ ನಮ್ದು ವಯಸ್ಸಿನ ಅಂತರ ಇರುದು. ಆದ್ರು ನೀವು ನನ್ಕಿಂತ ದೊಡ್ಡವರಲ್ಲ ಅಕ್ಕ ಅನ್ನೋದು ಸರಿ ಅನ್ಸುತ್ತೆ ನನ್ಗೆ. ಹ್ಮ್ ಹೌದು ಆದ್ರು ಅದೇ, ಅದ್ ನಾವು ತುಂಬಾ ಅಷ್ಟೇ ಏನ್ ಆಡ್ಕೊಂಡು ಬೆಳ್ದಿಲ್ಲ ಅಲ್ಲ ಅದಿಕ್ಕೆ. ಹಾ ಹಾ, ಮತ್ತೆ ಅಕ್ಕಂದು ಮದ್ವೆ ಇದೆ ಅಂತಲ್ಲ ಅಕ್ಕಂದು.

ಹ್ಮ್ ಹೌದು ಬಂತು ನನ್ಗೆ ಆಮಂತ್ರಣ ಪತ್ರಿಕೆ ಎಲ್ಲಾ ಮನೆಗೆ, ಹೋಗ್ಬೇಕ್ ಅಲ್ವನ ನಮ್ಮ್ ದೊಡ ಅಕ್ಕ. ಹಾ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದಲ್ಲ. ಹ್ಮ್ ಅವಳಿಗೆ ಹೋಗ್ಲಿಲ್ಲ ಅಂದ್ರೆ ಬೇಜಾರು ಆಗಬೋದು. ನಾವೇ ಹೋಗ್ಲಿಲ್ಲ ಅಂದ್ರೆ. ಹೌದು ಮತ್ತೆ ಎಂತ ಬಟ್ಟೆ ಹಾಕ್ತಿಯ?

ಸೀರೆ ಅದ್ರಲ್ಲಿ ಮತ್ತೊಂದು ಪ್ರಶ್ನೆ ಇಲ್ಲ, ನೀನು? ಎಲ್ಲಾ reception ದು ಮತ್ತೆ ಮದ್ವೆ, ಅರಶಿನ ಶಾಸ್ತ್ರ ಅದೆಲ್ಲಾ ಇರತ್ತಲ್ಲ, ಏನು ಏನು ಹಾಕ್ತೀಯ ಅಂತ? ಅದು ನಾನು ಮದ್ವೆಗೆ ಸೀರೆ ಹಾಕ್ತೇನೆ. ನಾನು ಸೀರೆನೆ ಮತ್ತೆ? ಅದು ಹೇಗಿದ್ರು ಹಾಕ್ಬೇಕ್ ಆಗತ್ತೆ ಅದೇ reception ಗೆ gown ತೆಗಿಯುದಾ ಅಂತ ಇದ್ದೇನೆ. ನಾನು gown ತಗೊಂಡಿದೀನಿ. because ನಂದು ಹಳೆದೊಂದು. ಹಾ ನನ್ school function ಗೆ gown ಬೇಕಾಗಿತ್ತು. college function ಗೆ gown ಬೇಕಾಗಿತ್ತು. gown ಬೇಕಾಗಿತ್ತು. ಬೇಕಾಗಿತ್ತಲ್ಲ ಅದು ನಾನು ಹಾಕೋಣ ಅಂತ.

ಆಮೇಲೆ मेहंदी, मेहंदी , ಹಳದಿಗೆಲ್ಲ ನನ್ನದು ಇರತ್ತಲ್ಲ. ಹಳದಿಗಂತು ಅರಸಿನ colour ಬಟ್ಟೆನೆ ಆಗ್ಬೇಕು ಅಂತ ಹೇಳಿದಾಳೆ ಅಕ್ಕ. ಹ್ಮ್ मेहंदी ಗೆ ಇದು dance ಏನಾದ್ರೂ ಇದ್ಯಾ ನೃತ್ಯ ಮಾಡುದು. ಸೇರಿ cousin ನೀವು cousin ಎಲ್ಲಾ ಸೇರಿ.

ನಾಳೆ ನೀನೂನು ಬರ್ತಿ ಅಂತ ಆದ್ರೆ ಅದೇ time ಗೆ ಬರ್ತೀನಿ ಅಂತ ಆದ್ರೆ ನಮಿಗೆ ಮಾಡ್ಬೋದು. ಈಗ ಅಂದ್ರೆ ಯಾರು, ಯಾರು ಹೇಳ್ತಾ ಇಲ್ಲ ಯಾವಾಗ ಬರುದು ಎಲ್ರು ಅಂತ.

ಹ್ಮ್ ಎಂತ ಆಗ್ಲಿಲ್ಲ ಎಲ್ಲರೂ ಈಗ ಬಂದು ಐದು ಜನ ಆದ್ರೂ ಸಿಕ್ಕಿದ್ರೆ ಇದನ್ನೆಲ್ಲಾ ಮಾಡ್ಬೋದು ನಮಿಗೆ. ಹೌದ್ ಹೌದು . ಅಂದ್ರೆ ಅವ್ರು ಪಾಪ ಇದೆಲ್ಲ book ಮಾಡಿದಾರೆ hall ಎಲ್ಲಾ ಎರಡು ಮೂರು ದಿನಕ್ಕೆ book ಮಾಡಿ ಕೂಡ ಆಗಿದೆ ಅವ್ರಿಗೆ.

ಹಾಗಾಗಿ night ರಾತ್ರಿ ಮಾಡ್ಬೋದು ನಮಿಗೆಲ್ಲ. ಹ್ಮ್ ಮತ್ತೆ ಮದುವೆಗೂ ನೃತ್ಯ ಮಾಡ್ತೀರಾ?

ಅದು ಗೊತ್ತಿಲ್ಲ ಅಂದ್ರೆ ನಮಿಗೆಲ್ಲ ನಮ್ಮ ಚಿಕ್ಕ ವಯಸ್ಸು ನವರಿಗೆಲ್ಲ ಅದೆಲ್ಲ ಎಂತ ಅನಿಸ್ಲಿಕಿಲ್ಲ, ಈ ಕೆಲವರು ಅಜ್ಜಂದಿರು ಇದ್ದಾರಲ್ಲ ನಮ್ಮ ಕುಟುಂಬದಲ್ಲಿ.

ಅವರು ಎಲ್ಲಿ ಆದ್ರು ಬೈದ್ರೆ ಅಂತ ಒಂದು ಹೆದ್ರಿಕೆ ಆಗ್ತದೆ ನಂಗೆ ಮತ್ತ್ ಎಂತ ತೊಂದರೆ ಇಲ್ಲ. ಹ್ಮ್ ಮಾತಾಡಿ ನೋಡ್ವ ಅಪ್ಪ ಅಮ್ಮ ಹತ್ರ. ಅವ್ರು ಆಯ್ತು ಅಂದ್ರೆ.

ನನ್ನ ಮನೆಯಲ್ಲಿ ಅಮ್ಮ ಹೇಳಿದಾರೆ ಒಬ್ಬಳೇ ಅಂತು ಮಾಡ್ಬೇಡ ಆದ್ರೆ ಎಲ್ರು ಬರ್ತೀರಿ ಅಂತ ಆದ್ರೆ ಅದೇ ನೀನಲ್ಲ ಹೇಗೂ ಇದ್ದೀಯ ಅಂತ ಆದ್ರೆ ಅಮ್ಮ ಒಪ್ತಾರೆ. ಹಾ ನಾನು ನನ್ನ ಇನ್ನು ತಂಗಿ ಅಂದಿರು ಇದ್ದಾರಲ್ಲ ಅವ್ರ್ ಹತ್ರ ಕೇಳ್ತೀನಿ. ನೋಡೋಣ ಮಾಡ್ತೀನಿ ಅಂತ ಇದ್ರೆ, ಸ್ವಲ್ಪ ನೆನ್ಪಿನ್ ತರ ಅದು. ಹೌದು ಅದೇ ಅದು photography ಗೆ ಎಲ್ಲದಕ್ಕೂ ಮೂರು ದಿನವೂ book ಮಾಡಿದಾಳೆ ಅಕ್ಕ ಮದ್ವೆ ಒಂದ್ ಒನ್ಸಲ ಅಲ ಆಗುದು ಚೆನ್ನಾಗಿ ಆಗ್ಬೇಕು. ಮತ್ತೆ ಹೇಳಿದಾಳೆ ಕೂಡ ನನ್ ಹತ್ರ. ನೀವೆಲ್ಲ ಬರ್ಬೇಕು, ನಂಗೆ ಅಂತೂ ಹೇಳಿದಾಳೆ ತಪ್ಪಿಸ್ಲಿಕಿಲ್ಲ ಮಂಗಳೂರಿಂದ ಉಡುಪಿಗೆ ಅಷ್ಟೇ ದೂರ ಬರ್ಲೆಬೇಕು ಅಂತ. ಬಾ ನನ್ಗೂ ಹೇಳಿದಾಳೆ ಬಂದಿದ್ರು Bangalore ಗೆ ಅದು ಸ್ವಲ್ಪ sarees ಎಲ್ಲಾ collections ಚೆನ್ನಾಗಿತ್ತಲ್ಲ. ಸೀರೆಯದ್ದು ಬಂದು ನೋಡ್ಬೇಕ್ ಅಂತಾನೆ ಬಂದಿದ್ಳು ಅವಾಗ್ ಮನೆಗೆ ಬಂದಿದ್ರು. ಬಂದು ಹೇಳಿ. ಬರ್ಲೇಬೇಕು ಮದ್ವೆಗೆ ಬಂದಿಲ್ಲ ಮಾತಾಡ್ಸೋದೇ ಇಲ್ಲ ಅಂತ. ಹಾ ಅವಳು ಮತ್ತೆ ಹಾಗೆ ಮಾಡ್ತಾಳೆ.

ಅಕ್ಕ ಭಾವ, ಭಾವಂದೆಲ್ಲಾ ಕಾಲ್ ಎಳಿಬೇಕು ಅಲ್ಲಾ ಮದ್ವೆ ದಿನ. ಹ್ಮ್ ತುಂಬಾ ಕಾಲು ಎಳಿಬೇಕು ಅವ್ರ್ ಹತ್ರಾನು pocket ಇಂದ ಸ್ವಲ್ಪ ಜೇಬಿನಿಂದ ಕಿಸಿ ಬೇಕಾಗತ್ತೆ ಕಾಸನ್ನ. ಹೌದೌದು ಬೇಕೇ ಅದೆಲ್ಲ ಬಿಡ್ಬಾರ್ದು ನಾವು ಹುಡುಗಿಯರ ಕಡೆಯವರು ಅವ್ರು ಅಂದ್ರೆ ಹ್ಮ್ ಹಾಗೆ ಸಿಗ್ತೇ . ನಾನು ಇವಾಗ್ ಎಲ್ಲಾ plan ಮಾಡಿ. ಎಲ್ಲಾ ತಂಗಿ, ನಿಮ್ಮ ಕಡೆ ಅವರತ್ರ ಮಾತಾಡಿ ನೋಡಿ ನೃತ್ಯ ಮಾಡುದು ಆಗಿದ್ರೆ. ಆಯ್ತು ನೋಡ್ತೇನೆ ಅಂದ್ರೆ ನಾನ್. ಹ್ಮ್ ಸರಿ ಆಯ್ತು ಅದು ಏನು ಅಂತ ನಾ ನಿಂಗೆ message ಹಾಕ್ತೇನೆ ಆಯ್ತಾ. ಹಾ ಆಯ್ತಾಯ್ತು . ಸಂದೇಶ ಕೊಡಿ ನನ್ಗೆ ಎಂತ ಅಂತ.

ಹಾ ಅವಿನಾಶ್ ಹೇಗಿದಿಯಾ? ಚೆನ್ನಾಗಿದಿನಿ ನಾನು. ಆ ಮತ್ತೆ ಎಂತ ಮಾಡ್ತಾ ಇದಾರೆ ಅಜ್ಜ ಅಜ್ಜಿ ಎಲ್ಲ?

ಮತ್ತೆ ಅವರ ಆರೋಗ್ಯ ಎಲ್ಲ ಹೇಗೆ ಉಂಟು?

ಅವ್ರು ಚೆನ್ನಾಗಿದ್ದಾರೆ . ಹಿಂದಿನ ಊಟ ತಿಂಡಿ ಹಾಗೆ ಅವರ ಆಹಾರ ಕ್ರಮಗಳು ನೋಡುದ್ರೆ ನಮ್ಮ ಈಗಿನ ಆ ಆರೋಗ್ಯ ಸಮಸ್ಯೆಗಳೆಲ್ಲ ಜಾಸ್ತಿಯೆ.

ಹೌದೌದು ಏನು ಮಾಡೋಕ್ ಆಗಲ್ಲ ಈವಾಗಿನ ಕಾಲಕ್ಕೆ ಆ ಇದು ಏನಂತಾರೆ ತುಂಬಾ ಅಂದ್ರೆ ತುಂಬಾ fast food ಎಲ್ಲ ಕೊಡ್ತಾರಲ್ಲ ಅದಿಕ್ಕೆ ತುಂಬಾ ಇದ್ ಮಾಡ್ತಾರೆ.

ಹಿಂದಿನ ಮನೇಲಿ ಮಾಡಿದ್ದು ತಿನ್ನೋದು.

ಹಿಂದಿನ ಕಾಲದಲ್ಲಿ ಅವರಿಗೆ ಕೆಲವು ಕ್ರಮಗಳು ಇತ್ತು ಅವರದ್ದೇ ಆದ ಆ.

ಆಹಾರ ಕ್ರಮಗಳಿತ್ತು ಹಾಗೆ exercise ಆಗ್ಲಿ, ಹ ಆಗ್ಲಿ.

ಅದೇ ಅವ್ರು ಮಾಡೋ ವ್ಯಾಯಾಮ ಆಗ್ಲಿ ಕೆಲಸ ಆಗ್ಲಿ ಅವ್ರು ತನ್ನ ಮನೇಲಿ ಇರೋದನ್ನೇ ಉಪಯೋಗ ಮಾಡ್ತಿದ್ರು ಹೊರತು ಆಚೆ ಇಂದ ತರಿಸ್ತ ಇರಲಿಲ್ಲ ಜಾಸ್ತಿ. ಎಲ್ಲ use ಮಾಡಿ ಗಿಡಗ~ ಗಿಡಗಳಗು ಆ ಹಣ್ಣು ಫಲ ಎಲ್ಲದುಕ್ಕು ಹಾಕಿ. ಅದುನ್ನ ಹಾಳ್ ಮಾಡತಿದವಿ ಹೊರತು ಅದ್ನ ಜಾಸ್ತಿ ಉಳಿತಾಯ ಮಾಡಸಲಿಲ್ಲ. ಅದರಿಂದ ತಾನೆ ನಮ್ಮ ಆರೋಗ್ಯ ಎಲ್ಲ ಹಾಳಾಗ್ತಿರೋದು.

ಹೌದೌದು ಹಿಂದಿನ ಕಾಲದಲ್ಲಿ ಮತ್ತೆ ಕೂಡುಕುಟುಂಬ ಆಗಿ ಎಲ್ಲಾರು ಒಟ್ಟಿಗೆ ಇರುವಾಗ ಅದೆಲ್ಲ ಸಂತೋಷದಿಂದ ನೆಡಿತಿತ್ತು ನೆಡಿಸ್ತಾ ಇದ್ರು.

ಈಗ ಹಾಗೆ ಅಲ್ಲಲ್ಲ ಈಗ ಎಲ್ಲರು ಬೇರೆ ಕಡೆ ಹೋಗ್ತಾರೆ ಬೇರೆ ಕೆಲಸದ ಕಡೆಯಿಂದ ಬೇರೆ ಕಡೆ ಆ ಹೋಗ್ಬೇಕಾ ಬರ್ತದೆ ಹಾಗಿರುವಾಗ ಆ ಒಂದು ಕಡೆ ತುಂಬಾ stressful ಜೀವನ ಆದರೂಸ ಇನ್ನೊಂದು ಕಡೆ ಆ. ಇಂತಹ ಒಂದು ಇದು ನಮ್ಗೆ ಸಿಗ್ಲಿಲ್ಲಲ್ಲಾ ಅಂತ ಒಂದು ಮನಸಲ್ಲಿ ಬೇಜಾರ್ಸ ಇರ್ತದೆ.

ಹ್ಮ್ ಹ್ಮ್ ಏನ್ಮಾಡೋದು ಈಗಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಜಾಸ್ತಿ ಇದೆ ಅಲ್ಲ?

ಈಗಿನ ಕಾಲದಲ್ಲಿ ನಮ್ಮ ನೆಂಟ್ರು ಯಾರು ನಮ್ಮ ಗೆಳೆಯರೂ ಯಾರು ಅಂತ ಗೊತ್ತಿರುದಿಲ್ಲ. ಯಾಕಂದ್ರೆ ನಮ್ಮ ಕೆಲಸದ ಇದರಿಂದ ಯಾವುದು ಬೇಡ ಅಂತ ಅನಿಸ್ತದೆ.

ಹ್ಮ್ ಪರವಾಗಿರ್ಲಿಲ್ಲ ಮುಂದಿನ ಹಿಂದಿನ ಕಾಲದಲ್ಲಿ ಎಲ್ಲ ಎಲ್ಲರೂ ಕೂತಿ ಒಟ್ಟಿಗೆ ಕೆಲಸ ಆಗ್ಲಿ ಈವಾಗಿನ ಕಾಲದಲ್ಲಿ mobile, mobile, mobile ಅದೇ ಆಯ್ತಲ್ಲ. mobile ನೋಡೋದು ಒಂದು. ಗುಂಪಾಗಿ ಕೋತ್ಕಂಡು ಕುಟುಂಬ ಎಲ್ಲ ಸೇರಿ ಮಾತನಾಡೋದು, ಆಟ ಆಡೋದು ಆಗ್ಲಿ ಅದು ಎಂತದು ಇಲ್ಲ ಇವಾಗ.

ಹೌದೌದು ಮತ್ತೆ ಹಿಂದೆ ಮನರಂಜನೆಗೆ ಬೇಕಾಗಿ ನಾಟಕ ಅಂತದೆಲ್ಲ ಏನಾದ್ರೂ ಇತ್ತಿತ್ತು ಇವಾಗ ಏನಾದ್ರೂ ಮೊಬೈಲ್ ಸಿಗುವಾಗ ಎಲ್ಲಿಗೂ . ಯಾವಾಗ ಎಲ್ಲ ಸಿಗ್ಲಿಕ್ಕೆ ಪ್ರಾರಂಭ ಆಯ್ತು ಆಗ ಬಾಕಿ. ತುಂಬಾ value ಇರುವಂತದೆಲ್ಲ ಕಳ್ಕೊಳ್ಳಿಕ್ಕೆ ಶುರು ಆಯ್ತು. ಹ್ಮ್ ಹ್ಮ್. ಹೌದೌದು ನೀನು ಹೇಳುವುದು ನಿಜನೇ.

ಹಾಗೆ ಈಗಸಾ ತುಂಬಾ ಕಡೆಯಲ್ಲಿ ಬರಿ ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮ ಮಾತ್ರ ಇರ್ತಾರೆ ಮಕ್ಕಳೆಲ್ಲಾ ವಿದೇಶದಲ್ಲಿಯೋ ಕಲಿಲಿಕ್ಕೆ ಅಂತ ಅಥವಾ ಕೆಲಸದಿಂದ ಹೋದ್ರೆ ಮತ್ತೆ ಬರೋದು ಇಲ್ಲಿ ಅವ್ರು ಇರುವಾಗ ಬರೋದಿಲ್ಲ ಅವ್ರು ಹೋದ ಮೇಲೆ ವಾಪಸ್ ಮನೆಗೆ ಬಂದು ಆ ಮನೆಯನ್ನು ಮಾರಿಯ ಹಾಗೆ ಏನಾದ್ರೂ ಮಾಡಿ ಹೋಗ್ತಾರೆ.

ಹೌದೌದು. ಈಗ ದುಡ್ಡಿಗೆ ಇರುವಂತ ಬೆಲೆ ಮನುಷ್ಯನಿಗೆ ಇಲ್ಲ. ಮೊದ್ಲಿಗುಸಾ ದುಡ್ಡಿಗೆ ಬೆಲೆ ಇತ್ತು ಆದ್ರೆ ದುಡ್ಡಿನೊಟ್ಟಿಗೆ ಸಂಬಂಧಗಳಿಗೂಸ ಬೆಲೆ ಕೊಡ್ತಿದ್ರು ಈಗ ದುಡ್ಡು ಇದ್ರೆ ಮಾತ್ರ ಸಂಬಂಧ.

ಹೌದೌದು ಸಂಬಂಧ. ಒಂದು ಗಾದೆ ಇತ್ತಲ್ಲ ದುಡ್ಡು ಇದ್ದವನೆ ದೊಡ್ಡಪ್ಪ ಅಂತ ಹೇಳಿದ ಹಾಗೆ.

ಹೌದೌದು ನೀನ್ ಹೇಳುವುದು ನಿಜವೇ.

ಮತ್ತೆ ನಿಮ್ಮ ಮನೇಲಿ ಅಜ್ಜಿಯ ತಾತ ಹೇಗಿದ್ದಾರೆ? ಆ ಅವ್ರು ಚೆನ್ನಾಗಿದ್ದಾರೆ. ಅಂದ್ರೆ ನಾವು ಒಟ್ಟಿಗೆ ಇರುವ ಕಾರಣ ಹಾಗೆ loneliness feel ಆಗುದಿಲ್ಲ ಅವರಿಗೆ. ಹೌದೌದು ಹ್ಮ್.